ಒಂದು ಲೈಟಿ ಕಂಬ ಕಾಣ್ತಾ ಇದೆ ಒಂದು ವಯರ್ ಇದೆ.

ಎರಡು ಗ್ರೌಂಡ್ ಗಳು ಇವೆ ಒಂದು ಗ್ರೌಂಡಿನಲ್ಲಿ ನಾಲ್ಕು ಜನ ಇದ್ದಾರೆ.

ಇದು ಒಂದು ಬಾಬಿ ವೈನ್ಸ್ ಅಂಗಡಿಯಾಗಿದೆ.

ಸೈಡಿಗೆ ಔಷಧಿ ಅಂಗಡಿಯ ಸ್ಪಾನ್ಸರ್ ಬ್ಯಾನರ್ ಅನ್ನು ಹಾಕಿದ್ದಾರೆ.

ಒಂದು ಕಂಬ ಇದೆ ಆ ಕಂಬಕ್ಕೆ ಎಲ್ಲೋ ಬಣ್ಣವನ್ನು ಹಚ್ಚಿದ್ದಾರೆ.

ಒಳಗಡೆ ಒಂದು ಕರೆಂಟಿನ ಬೋರ್ಡ್ ಕಾಣ್ತಾ ಇದೆ ಒಂದು ಚೇರ್ ಇದೆ.

ಈ ವ್ಯಕ್ತಿ ಉನ್ನಿ ಸೆಟರ ನ್ನು ಹಾಕಿದ್ದಾನೆ ಮತ್ತೆ ಒಂದು ಶಾಲ್ ಅನ್ನು ಹಾಕೊಂಡಿದ್ದಾನೆ ಮತ್ತೆ ಒಂದು ಟೈ ಅನ್ನು ಕಟ್ಟಿದ್ದಾನೆ.

ತ್ತೆ ಲೈಟಿನ ಕಂಬಗಳು ಇವೆ ಸೈಡಿಗೆ ನೀರಿದಾವೆ.

ಒಬ್ಬ ವ್ಯಕ್ತಿ ಫಿಲ್ಟರ್ ನೀರು ಬಾಟಲನ್ನು ಹಿಡಿದು ನಿಂತಿದ್ದಾನೆ.

ಸುತ್ತಲು ಮರಗಳು ಇದಾವೆ ಮರದ ಕೊಂಬೆಗಳು ಕಾಣ್ತಾ ಇದಾವೆ ಮರಗಳು ಹಸಿರಾಗಿವೆ.

ಸೀಟ್ ಕವರ್ಸ್ ಕಾರ್ ಬಂಪರ್ ಅಂಡ್ ಕ್ಯಾರಿರ್ಸ್ ಎಕ್ಸಟ್ರ--